ಇದು ಯಾವ್ದೋ ಒಂದು ಹಳೇ ಪುರಾತನ ದೇವಸ್ಥಾನ ಇರ್ಬೇಕು ಮುಂದೆ ಒಂದು ದೊಡ್ಡ ಸ್ತಂಭ ಎಲ್ಲ ಇದೆ ಎರಡು ಆನೆ ಇದೆ ಹೋಗುವಾಗ.

ಮದುವೆ ಕಾಣ್ತದೆ ಹೊಟ್ಟೆ ಹಸಿತಿದೆ ಅಲ್ಲಿ ಊಟ ಸಿಕ್ಕಿದ್ರೆ ಊಟಕ್ಕಾದ್ರು ಹೋಗ್ತಿದ್ದೆ ಗೊತ್ತಿದ್ರೆ .]

ಚಂದ ಇದೆ ಅಲ್ಲಿ ಒದ್ತಿರೋರ್ಸಾ ಅಲ್ಲಿ ಚಂದ ಇದೆ ಆದರೆ ನಿಟ್ಟೆ ಕಾಲೇಜು ಸುಮಾರ್ಜನ ಹೇಳ್ತಾರೆ ಒಳ್ಳೇ ಕಾಲೇಜು ಅಂತ.

ಎನೋ ನೋಡ್ಹಾಗಿದೆ ಇಲ್ಲೆ ಹಂಪನಕಟ್ಟೆ ಜ್ಯೋತಿ ಇದ್ಯಲ್ಲ ಅಲ್ಲಿಂದ ಸ್ವಲ್ಪ ಸ್ಟೇಟ್ ಬ್ಯಾಂಕ್ ಹಿಂದೆ ಹಂಪನಕಟ್ಟೆ ಜ್ಯೋತಿಯಿಂದ ಮುಂದೆ ಸ್ಟೇಟ್ ಬ್ಯಾಂಕಿಂದ ಹಿಂದೆ ಅಲ್ಲೆ ಹೋಗುವಾಗ ಅಲ್ಲೆ ಇದೆ.

ಇದು ಸ್ಟೇಟ್ ಬ್ಯಾಂಕೆಲ್ಲ ಹೋಗುವಾಗ ಸಿಗ್ತದಲ್ಲ ಫುಲ್ ಫೇಮಸ್ ಇಲ್ಲಿ ನನ್ನ ಸ್ನೇಹಿತರೆಲ್ಲ ಕೇರಳದವರು ಬರುವಾಗ ಹೀಗೇ ಬರೋದಲ್ಲ ಬರುವಾಗ ಇದರ ಫೋಟೋ ಸ್ಟೋರಿ ಇನ್ಸ್ಟಾ ಸ್ಟೋರಿ . ಮತ್ತೆ--

ಸ್ನ್ಯಾಪ್ ಚ್ಯಾಟ್ ಅಂತಿದೆ ಅದರಲ್ಲಿ ಸ್ನ್ಯಾಪ್ ಅದನ್ನ ನೋಡಿದಾಗ ಗೊತ್ತಾಗ್ತದೆ ಓ ಬಂದರು ಹಾಸ್ಟೆಲ್ಲಿಗೆ ಬಂದರು ಅಂತ ಚಂದ ಇದೆ ಇದೆಲ್ಲ ಹಳೇ ಕಾಲದ್ದು ತುಂಬ ಚಂದ ಇದೆ.

ತಾಜ್ ಮಹಲ್ ಕೆಫೆ ಇದು ಎಲ್ಲಿ ಬರೊದು ಏನ್ ಗೊತ್ತಿಲ್ಲ ದೊಡ್ಡದೆ ಅನ್ಸ್ತದೆ ಇದು ವೆಜ್ ಆಗಿರ್ಲಿ ವೆಜ್ ಅಂತಿದೆ ಅಪ್ಪ ತಾಜ್ ಮಹಲ್ ಕೆಫೆ ಅಂತ ಇದು ವೆಜ್ಜಾ ಎನೊ ಗೊತ್ತಿಲ್ಲ.